ಫ್ಯಾನ್ ಫ್ಯಾನ್ ತಾರಾ ಕಾಣಿಸ್ತಾಯಿದೆ ಆಕಡೆ ಸೈಕಲ್ ಗಳು ಇವೆ ಆಕಡೆ ಸ್ಕೂಟಿಗಳು ಸಹ ಇವೆ

ಇವರ ಸಹಾಯಕ ಈಕಡೆ ಇಂದ --

ಇಲ್ಲಿ ತುಂಬಾ ರಶ್ ಏನ್ ಇಲ್ಲ ಬರಿ ಮೂರ್ ಜನ ಮಾತ್ರ ಕುತ್ಕೊಂಡಿದ್ದಾರೆ.

ಇವರು ಒಂದು ಸ್ಕೂಟಿ ಸಹ ನಿಲ್ಸ್ ಆ ಕಡೆ ಈ ಕಡೆ ಸ್ಕೂಟಿಲಿ ಬೈಕ್ಥ ಓಡಾಡ್ತಿವೆ. ಇಲ್ಲಿ ಒಬ್ಬಮನುಷ್ಯರು ಗೊಂಬೆಯನ್ನು ಸಹ ಆ ಥರ ಗೊಂಬೆಯನ್ನು ಹಾಕಿ ಸಹ ನಿಂತ್ಕೊಂಡಿದ್ದಾರೆ ಎಂದು--